ನೋಡಿ ತುಂಬಾ ಸ್ವಚ್ಛವಾದ ಸುಂದರವಾದ ಪಾರ್ಲರ್ ನಂತೆ ಕಾಣಿಸುತ್ತದೆ.

ಇದು ಒಂದು ಸಲೂನ್ ಆಗಿದ್ದು ಈ ಸಲೂನ್ನಲ್ಲಿ ವಾಲ್ ಪೋಸ್ಟರ್ ನಲ್ಲಿ ಒಬ್ಬ ಹುಡುಗನನ್ನು ಕಾಣಬಹುದು ಮತ್ತು ನೋಡಲು ತುಂಬಾ ಸುಂದರವಾದ ಸಲೂನ್ ಆಗಿದೆ.

ಇದು ಒಂದು ಲಕ್ಷುರಿಯಾದ ಪಾರ್ಲರ್ ಆಗಿದ್ದು ಈ ಪಾರ್ಲರ್‌ ನಲ್ಲಿ ಲೈಟ್ಸ್ ಮತ್ತು ಮೀರರ್ಗಳ ವ್ಯವಸ್ಥೆಯೂ ಅದ್ಭುತವಾಗಿದ್ದು ನೋಡಲು ತುಂಬಾ ಚೆನ್ನಾಗಿದೆ ಮತ್ತು ಸೋಫಾ ದಂತ ಕಂಫರ್ಟೆಬಲ್ ಸೋಫಾಗಳಿದ್ದು ನೋಡಲು ತುಂಬಾ ಅಚ್ಚುಕಟ್ಟಾಗಿದೆ. ಕ್ಲೀನ್ ಆಗಿದೆ ವೆಚ್ಚದಲ್ಲಿ ಹೋಗಿ.

ನೋಡಲು ಇದು ಒಂದು ಲಕ್ಷುರಿ ಸಲೂನ್ ಆಗಿದ್ದು ಪಾರ್ಲರ್ ನಲ್ಲಿ ಹಲವು ಮಿರರ್ ಮತ್ತು ಹಲವು ಚೇರ್‌ಗಳ ವ್ಯವಸ್ಥೆ ಕೂಡ ಇದೆ. ಇಲ್ಲಿ ರಿಸೆಪ್ಶನಿಸ್ಟ್ ವರ್ಕ್ ಗಾಗಿ ಹಲವು.

ಒಂದು ಖಾಸಗಿ ಬಸ್ ನಿಲ್ದಾಣವಾಗಿದ್ದು ಈ ಬಸ್ ನಿಲ್ದಾಣವು ಆ ಶುಚಿಕರವಾಗಿದ್ದು ತುಂಬಾ ಅವ್ಯವಸ್ಥೆಯಿಂದ ಕೂಡಿದೆ.

ಇದು ಒಂದು ಸೂರ್ಯಾಸ್ತದ ಸಮಯವಾಗಿದ್ದು ಈ ಸಮಯದಲ್ಲಿ ಬ್ರಿಡ್ಜ್ ಮೇಲೆ ಸೈಕಲ್ ಕೂಡ ನಿಂತಿದೆ ಮತ್ತು ಇದು ಒಂದು ನದಿಯ ರೀತಿ ಕಾಣಿಸ್ತಿದೆ ನೋಡಲು ತುಂಬಾ ಹಚ್ಚ ಹಸಿರಿನಿಂದ ಕೂಡಿದ ವಾತಾವರಣವೂ ಇದೆ .

ದೀಪ ಸ್ತಂಭಗಳನ್ನು ನಾವಿಲ್ಲಿ ಕಾಣಬಹುದಾಗಿದ್ದು ನೋಡಲು ತುಂಬಾ ಸುಂದರವಾದ ವಾತಾವರಣದಂತೆ ಕಾಣಿಸು --

ಇದು ಒಂದು ಸೇತುವೆ ಆಗಿದ್ದು ಈ ಸೇತುವೆಯು ನೋಡಲು ತುಂಬಾ ಸುಂದರವಾಗಿದೆ ಮತ್ತು ಹಚ್ಚ ಹಸಿರಿನಿಂದ ಕೂಡಿದ್ದು --

ಇಲ್ಲಿ ಮಳೆ ಬರುತ್ತಿರುವ ವಾತಾವರಣವು ಕೂಡ ಇದೆ ಮತ್ತು ಮೋಡ ಆಗಿರುವ ಸಂದರ್ಭವನ್ನು ಕಾಣಬಹುದಾಗಿದೆ .

ವಾಗಿದ್ದು. ಈ ಟೆಂಪಲ್ ನ ಮೇಲೆ ಬಾವುಟವನ್ನು ಏರಿಸಲಾಗಿದೆ ಮತ್ತು ಕಳಸಗಳಿಂದ ಕೂಡಿದ ಟೆಂಪಲ್ ನೋಡಲು ತುಂಬಾ ಚೆನ್ನಾಗಿದೆ.